ಹಾಗೆ ಅದರ ಬಾಜುಗಡೇ ಟೈಮಿಂಗ್ ಬೋರ್ಡ್ ಕೂಡ ಇದೆ ಮತ್ತು.

ಎದ್ರುಗಡೆ ಒಂದು ಗೇಟ್ ಕೂಡ ಇದೆ.

ಶಾಪಿ ನ ಒಳಗಡೆ ಅಂಗಿ ಪ್ಯಾಂಟು ಚಡ್ಡಿ ಟೀಶರ್ಟ್ ಎಲ್ಲಾ ತರಹದ ಬಟ್ಟೆಗಳು ಅವೈಲೇಬಲ್ ಕೂಡ ಇವೆ.

ಹಾಗೆ ಒಂದು ವ್ಯಕ್ತಿ ಕೂಡ ನಿಂತಿ ಡೆಕೋರೇಷನ್ ಕೂಡ ಮಾಡುತ್ತಿದ್ದಾನೆ.

ಈ ಪಿಚ್ಚರ್ ಅನ್ನ ಇಲ್ಲಿ ನೋಡುವುದೇನೆಂದರೆ ಎಂದು ಪ್ಲೇಟಿನ ಒಳಗಡೆ ರೈಸ್ ಐತಿ.

ಆ ಮನಿಯ ಎದುರ್ಗಡೆ ಕಬ್ಬಿಣಗಳು ಕಟ್ಟಿಗೆಗಳು ಹಾಗೆ ಕಂಕರ್ ಗಳು ರೀತಿ ಗಳು ಹಾಗೆ ಎಂಸೆಡ್ ಗಳು ಹಾಗೆ ಸಿಮೆಂಟ್ ಗಳು ಎಲ್ಲಾ ರೀತಿಯ ಸಾಮಾನುಗಳಿವೆ.

ಈ ಪಿಚ್ಚರ್ ದಲ್ಲಿ ನೋಡುವುದೇನೆಂದರೆ ಒಂದು ಗ್ರೌಂಡ್ ಐತ್--

ಹಾಗೆ ಮುಂದ್ಗಡೆ ಹೋಗುವಂತ ಗ್ರಾಹಕರು ಕೂಡ ಕಾಣಕತ್ತಿದ್ದಾರೆ ಏಳೆಂಟು ಜನ.

ಈ ಕಿಚನ್ ನಲ್ಲಿ ಹೇಳುವುದೇನಂದರೆ ಒಂದು ಚಿಕ್ಕವಾದ ಆಫೀಸ್ ಇದೆ ಆ ಟ್ರಾವೆಲ್ಸ್ ಬಸ್ಸಿನ ಆಫೀಸ್ ಅಂತ.

ಆ ಡ್ರೈವರ್ಸ್ ಡ್ರೈವರ್ಸ್ ಗಳು ಇಲ್ಲಿ ಕುಂತಿ ರೆಸ್ಟ್ ಮಾಡುವಂತೆ ನಾಲ್ಕು ಕುರ್ಚಿಗಳು ಹಾಗೆ ಒಂದು ಕಂಪ್ಯೂಟರ್ ಕೂಡ ಒಂದು ನೀರಿನ್ ಟ್ಯಾಂಕ್ ಕೂಡ ಇಟ್ಟಿ ನೀರು ಕುಡಿಯೋಕೆ --